ಇದು ಸಹ ಜಿಮ್ ಇನ ಒಂದು ಕೇಂದ್ರವಾಗಿದ್ದು ಇಲ್ಲಿ ಹಲವಾರು ರೀತಿಯ ಜಿಮ್ ಇನ ಯಂತ್ರಣಗಳನ್ನ ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾದೇನಂದ್ರೆ ಏನೆಂದರೆ ಡಂಬ್ಬೆಲ್ಸ್ --

ಇದು ಜಿಮ್ ಇನ ಇನ್ನೋಧು ಬಾಗವಾಗಿ ಈ ಚಿತ್ರ ಕಾಣ್ತಿದೇ. ಈ ಸುಂದರವಾದ ಈ ಮಷೀನ್ ಅನ್ನ ಹೊಂದಿದೆ. ಇದು ಹೆಚ್ಚಿನವಾದ ಯುವಕರಿಗೇ ಸಹಾಯಕವಾಗಿ ಹಾಗು ಹಲವಾರು --

ಆ ವಿದೆಗಳನ್ನ ಕಾಣುತ್ತೆವೆ ಹಾಗು ಅದರ ಸದುಪಯೋಗವನ್ನ ಪಡೆದುಕೊಂಡು ಉತ್ತಮವಾಗಿ ಬೆಳೆಯಲು ಹಾಗು ಪಾಲಿಷ್ಠವಾಗಲು ಸಹಾಯವಾಗಿದೆ.

ಇದು ಜನ ಸಾಮಾನ್ಯರಿಗೆ ಹಾಗು ಇನ್ನಿತರೆ ವ್ಯಕ್ತಿಗಳಿಗೆ ತುಂಬ ಸಹಾಯಕವಾಗಿದೆ ಇದಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ.

ಬಾರವಾದ ಜನರಿಗೆ ಹೆಚ್ಚು ಉಪಯುಕ್ತವಾಗಿ ಅವರನ್ನ ತೆಳುವಾಗಿಸಲು ಈ ಕೊಠಡಿಯ ಮಷೀನ್ಗಳು ಹೆಚ್ಚು ಪ್ರಮುಕ್ತಿಯನ್ನು ಪಡೆಯುತ್ತೇವೆ ಅಂತ ಹೇಳಲಾಗುತ್ತದೆ.

ಹಲವಾರು ರೀತಿಯ ವಸ್ತುಗಳನ್ನ ಕಂಡು ಇದರಲ್ಲಿ ಹೆಚ್ಚು ಉಪಯುಕ್ತವಾಗುವ ವಸ್ತುಗಳನ್ನು ಬಳಕೆ ಮಾಡಲು ಈ ಚಿತ್ರ ಸಹಾಯಕವಾಗಿದೆ.

ಹಾಗು ಶಿಕ್ಷಕರು ಅದನ್ನ ಪರಿಸಿರಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಪರೀಕ್ಷಯನ್ನ ನಡಿಸಲು ಮುಂದಾಗಿದ್ದಾರೆ.

ಎಂದ್ರೆ ಎಂದ್ರೆ ಈ ಭೋವ್ಯವಾದ ಒಂದು ಕಟ್ಟಡವನ್ನ ತನ್ನ ಎಂಗೇಜ್ಮೆಂಟ್ ಇಗೆ ಬಳಸುತ್ತಿದ್ದಾನೆ ಎಂಬ ಈ ಚಿತ್ರ ತನ್ಮೇ ನಮಗೆ ತಿಳಿಸಿಕೊಡುತ್ತದೆ. ಹಾಗು ಇಲ್ಲಿ ಹಲವಾರು ಜನರು ಕುಂತು ವೀಕ್ಷಿಸುತ್ತಾರೆ.

ಈ ಚಿತ್ರದಲ್ಲಿ ಶಿಕ್ಷಕರು ಹಾಗು ವಿದ್ಯಾರ್ಥಿಗಳು ಸೇರಿ ಯಾವುದೊ ಒಂದು ಚಿತ್ರಕಲಾ ಒಂದು ಪ್ರಯೋಗವನ್ನು ಮಾಡಲು ಮುಂದಾಗಿದ್ದಾರೆ.